ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಟ್ಯಾಕ್ಟರ ಇದೊಂದು ಪೈಂಟ್ ಹಚ್ಚತಾ ಇದಾರೆ ಒಬ್ಬ ವ್ಯಕ್ತಿ ಟ್ಯಾಕ್ಟರ ಓಡಸ್ತಾ ಇದಾನೆ.

ಆ ವ್ಯಕ್ತಿಯು ಒಬ್ಬ ವ್ಯಕ್ತಿ ಎದ್ ನಿಂತ್ಕೊಂಡಿದ್ದಾನೆ ಆ ವ್ಯಕ್ತಿಯ ಕೈ ಕಾಣ್ತಾ ಇದೆ.

ಇ ಗಿಳಿಗಳೆನಪಾ ಅಂದ್ರೆ ಒಂದ ಪಂಜರದಲ್ಲಿ ಹಾಕಿದಾರೆ.

ಪಿಲ್ಲರ್ ಗಳ್ ಎಬ್ಸಿದಾರೆ ಒಬ್ಬ ವ್ಯಕ್ತಿ ಬಾಗಿಲುಗಳನ್ನು ಇಡ್ತಾ ಇದಾನೆ ಚೇರ್ ಗಳ್ ಇಡ್ತಾರೆ

ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ ಮೂರು ಜನ ಮಹಿಳೆಯರು ಕುತ್ಕೋಕೊಂಡಿದ್ದಾರೆ ವಾಟರ್ ಬಾಟಲ್ --

ಈ ಬೈಕ್ ಶೋರೂಮ್ ಅಲ್ಲಿ ಗ.

ಗೇಟ್ ಕ್ಲೋಸ್ ಮಾಡಿದ್ದಾರೆ ಸ್ವಲ್ಪ ಓಪನ್ ಬಿಟ್ಟಿದ್ದಾರೆ.

ಅದರೆ ಡೋರ್ ಲಾಕ್ ಮಾಡಿದ್ದಾರೆ ಕಿಡಕಿ ಮತ್ತು ಪರದೆಗಳನ್ನ ಇಳೆ ಬಿಟ್ಟಿದ್ದಾರೆ.

ಒಂದು ಸ್ಕ್ರೀನ್ ಕಾಣ್ತಾಯಿದೆ ಅದೇ ತರ ಕೆಳಗಡೆ ವಯರ್ಸ್ ಗಳು ಕಾಣ್ತಾ ಇದೆ ಪ್ಲಗ್ ಗಳು ಲೈಟ್ಸ್ ಗಳು --

ಒಂದು ಗಿಡ ಗುಡ ಇದೆ ಒಳಗಡೆ ಹೋಗದಕ್ಕೆ ದಾರಿ ಗುಡ ಇದೆ ರಸ್ತೆ ಇದೆ.

ಈ ಮೂರ್ತಿ ಏನಪ್ಪಾ ಅಂದ್ರೆ ಡಿಸೈನ್ ಮಾಡಿದರೆ.

ಹತ್ತುತಾಯಿದ್ದಾನೆ ಒಂದು ಹುಡುಗ ಮೇಲ್ಗಡೆ ವೈಟ್ ಬನಿಯನ್ ಮತ್ತು ಶಾರ್ಟ್ಸ್ ಹಾಕಿದ್ದಾನೆ ಇನ್ನೊಬ್ಬ --